ವಾತಾವರಣವನ್ನು ನೋಡಲು ತುಂಬಾ ಚೆನ್ನಾಗಿರುತ್ತೆ ಮತ್ತುತುಂಬ ಫೆಸಿಲಿಟಿಸ್ ಎಲ್ಲಇಲ್ಲಿ ಇದೆ ತುಂಬಾ ಜನ ಇಲ್ಲಿ ಬಂದು ಕೂಡ ಹೋಗ್ತಾರೆ.

ಒಂದು ಲೈಟ್ ಕಂಬ ಕೂಡ ಇದೆ. ಅದರಲ್ಲಿ ವೈರ್ಗ ಳೆಲ್ಲವೂ ಹಾದುಹೋಗಿದೆ ಮತ್ತೆ ಗಿಡ ಮರಗಳೆಲ್ಲ ಇಲ್ಲಿ ಇದಾವೆ.